ಮತ್ತು ಈ ಚಿತ್ರದಲ್ಲಿ ಸುತ್ತಮುತ್ತಲು ಗಿ ಮರ ಗಿಡಗಳು ಕಾಣಿಸುತ್ತಿದೆ.

ಮತ್ತು ಈ ಅಂಗಡಿಯ ಮುಂದೆ ಮೆಟ್ಟಿಲುಗಳು ಇವೆ.

ಮತ್ತೆ ಹಿಡಿದುಕೊಂಡು ಹೋಗಲು ಸರಳುಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಏನೋ ಚರ್ಚೆ ಮಾಡುವ ರೀತಿ ಕಾಣಿಸುತ್ತಿದೆ.

ಇದರಲ್ಲಿ ಐದು ಜನ ವ್ಯಕ್ತಿಗಳು ಕೂತಿದ್ದಾರೆ.

ನೀಲಿ ಮತ್ತು ಬಿಳಿ ಬಣ್ಣದ ಕಾರ್ಪೆಟ್ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ತಿಂಡಿ ತಿನಿಸಿನ ಅಂಗಡಿಯ ರೀತಿ ಕಾಣಿಸುತ್ತಿದೆ

ಈ ಚಿತ್ರದಲ್ಲಿ ಒಂದು ನೃತ್ಯದ ತರಬೇತಿ ಕೇಂದ್ರದ ರೀತಿ ಕಾಣಿಸುತ್ತಿದೆ.

ಮತ್ತು ಇದರಲ್ಲಿ ಇಬ್ಬರು ಬಿಳಿ ಬಣ್ಣದ ಟೋಪಿಯನ್ನು ಧರಿಸಿದ್ದಾರೆ.